ಈ ಚಿತ್ರದಲ್ಲಿ ಅಂಗಡಿಗಳು ಕಾಣುತ್ತಿವೆ ಅದರ ಮೇಲೆ ಮಲಿಕ್ ಫರ್ನಿಚರ್ ಅಂಡ್ ಸಯಾದ್ ಕೂಲಿಂಗ್ ಸಿಸ್ಟಮ್ ಎಂಬ ಪೋಸ್ಟ್ಗಳನ್ನು ಹಾಕಲಾಗಿದೆ.

ಟೇಬಲ್ ಕಾಣುತ್ತಿದೆ ಒಳಗಡೆ ಹಲವಾರು ವಸ್ತುಗಳು ಕಾಣುತ್ತಿವೆ.

ಈ ಚಿತ್ರದಲ್ಲಿ ಒಂದು ರೂಮ್ ಕಾಣುತ್ತಿದೆ ಅದರ ಒಳಗಡೆ ಬೆಡ್ ಇದೆ ಬೆಡ್ ಮೇಲೆ ಬ್ಯಾಗ್ ಇಡಲಾಗಿದೆ.

ಈ ಚಿತ್ರದಲ್ಲಿ ಅಂಗಡಿಯು ಕಾಣುತ್ತಿದೆ ಅದರ ಒಳಗಡೆ--